ಈ ಚಿತ್ರದಲ್ಲಿ ಒಂದು ಚಿಕ್ಕ ಮೈದಾನ ಕಾಣಿಸ್ತಾಯಿದೆ ಅದು ಮಣ್ಣಿನ ಮೈದಾನವಾಗಿದೆ. ಆ ಮಣ್ಣಿನಮೇಲೆ ಚಿಕ್ಕಚಿಕ್ಕ ಹುಲ್ಲುಗಳು ಬೆಳೆದುಕೊಂಡಿದೆ.

ಇದರಲ್ಲಿ ಒಂದು ಸಮುದ್ರ ಕಾಣಿಸ್ತಿದೆ ಸಮುದ್ರದ ಪಾಕ್ಕ ಮೇಲುಗಡೆ ಸೇತುವೆ ಕಾಣಿಸ್ತಿದೆ ಅದರ ಮೇಲುಗಡೆ ಟವರ್ ಕಾಣಿಸ್ತಿದೆ ಸೂರ್ಯ ಅಸ್ತ ಆಗುತಿದೆ ಸೂರ್ಯ ದೊಡ್ಡದಾಗಿ ಕಾಣಿಸ್ತಿದೆ ಗಿಡ ಮರಗಳು ಕೂಡ ಕಾಣುಸುತಿವೆ.